ಲೀಬ್ರ್ ಆಫಿಸ್ ಕ್ಯಾಲ್ಕ್ ನಲ್ಲಿ ಕ್ಯಾಲ್ಕ್ ಗಳ ಪರಸ್ಪರ ಲಿಂಕಿಂಗ್ ಅನ್ನು ಕಲಿಯುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ಈ ಕೆಳಗಿನವುಗಳನ್ನು ಕಲಿಯಲಿದ್ದೇವೆ ಕ್ಯಾಲ್ಕ್ ನಲ್ಲಿ ಬೇರೆ ಶೀಟ್ ಗಳ ರೆಫ್ರೆನ್ಸ್ ಹೈಪರ್ ಲಿಂಕ್ ಗಳ ಉಪಯೋಗ
ಇಲ್ಲಿ ನಾವು ಉಬಂಟು ಲಿನಕ್ಸ್ ನ 1004 ಆವೃತ್ತಿ ಮತ್ತು ಲೀಬ್ರೆ ಆಫಿಸ್ ಸೂಟ್ ನ 334 ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇವೆ
ಲಿಬ್ರೆ ಆಫಿಸ್ ಕ್ಯಾಲ್ಕ್ ನಿಮಗೆ ಬೇರೆ ಶೀಟ್ ನಲ್ಲಿನ ಸೆಲ್ ಅನ್ನು ಪ್ರಚಲಿತದಲ್ಲಿರುವ ಶೀಟ್ ನಲ್ಲಿ ರೆಫ್ರೆನ್ಸ್ ಮಾಡಲು ಇಲ್ಲಿಎರಡು ಸ್ಪ್ರೆಡ್ ಶೀಟ್ ಗಳನ್ನು ಸೇವ್ ಮಾಡಿದಾದಲ್ಲಿ ಬೇರೆ ಸ್ಪ್ರೆಡ್ ಶೀಟ್ ನ ಸೆಲ್ ಅನ್ನು ಕೂಡ ರೆಫ್ರೆನ್ಸ್ ಮಾಡಲು ಅವಕಾಶವನ್ನು ಮಾಡಿಕೊಡುತ್ತದೆ
personal finance trackerಒಡಿಎಸ್ ಅನ್ನು ಓಪನ್ ಮಾಡೋಣ
ನಮ್ಮ ಫೈಲ್ ನಲ್ಲಿರುವ ಶೀಟ್ 1 ಪರ್ಸನಲ್ ಫೈನಾನ್ಸ್ ಟ್ರ್ಯಾಕರ್ ನ ಸ್ಪ್ರೆಡ್ ಶೀಟ್ ಅನ್ನು ಹೊಂದಿದೆ
ಸ್ಪೆಂಟ್ ಮತ್ತು ರಿಸೀವ್ಡ್ ಕಲಮ್ ಗಳಲ್ಲಿ ನಾನು ಕೆಲವೊಂದಿಷ್ಟು ಮೊತ್ತಗಳನ್ನು ಸೇರಿಸಿದ್ದೇನೆ
ಕೋಸ್ಟ್ ಮತ್ತು ಸ್ಪೆಂಟ್ ನ ಅಡಿಯಲ್ಲಿರುವ ಅಂಶಗಳ ಒಟ್ಟು ಮೊತ್ತವನ್ನು ಕ್ರಮವಾಗಿ ಕಂಡು ಹಿಡಿಯೋಣ
ಸಿಎ9 ಸೆಲ್ ಅನ್ನು ಕ್ಲಿಕ್ ಮಾಡೋಣ ಮತ್ತು ಸಮ ಚಿನ್ಹೆ ಸುಮ್ ಎಂಬ ಸೂತ್ರವನ್ನು ಮತ್ತು ಬಂಧಕದೊಳಗೆಬ್ರೆಸಸ್ ಸಿಎ3 ವಿವರಾಣಾತ್ಮಕ ಚಿನ್ಹೆ ಸಿಎ7 ಎಂದು ನಮೂದಿಸೋಣ
ಅನಂತರ Enter ಕೀಲಿಯನ್ನು ಒತ್ತಿರಿ
ದ್9 ಸೆಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಹಿಂದಿನ ಸೂತ್ರವನ್ನೇ ಬಳಸಿ ಮೊತ್ತವನ್ನು ಕಂಡು ಹಿಡಿಯಿರಿ
ಈಗ ಸೆಲ್ ರೆಫ್ರೆನ್ಸಿಂಗ್ ಅನ್ನು ಬಳಸಿ ಹೊಸ ಸ್ಪ್ರೆಡ್ ಶೀಟ್ ನಲ್ಲಿ ಕೋಸ್ಟ್ ಮತ್ತು ಸ್ಪೆಂಟ್ ನ ಅಡಿಯಲ್ಲಿನ ಅಂಶಗಳ ಮೊತ್ತವನ್ನು ಪ್ರದರ್ಶಿಸೋಣ
ಶೀಟ್ 2 ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ
ಈಗ ಹೊಸ ಶೀಟ್ ಓಪನ್ ಆಗಿದೆ
ಆ1 ಸೆಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅದರೊಳಗೆ ಕಾಂಪೋನೆಂಟ್ ಎನ್ನುವ ಶೀರ್ಷಿಕೆಯನ್ನುಹೆಡ್ಡಿಂಗ್ ನಮೂದಿಸಿ
ಬ್1 ಸೆಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಬ್ಯಾಲನ್ಸ್ ಎನ್ನುವ ಶೀರ್ಷಿಕೆಯನ್ನು ನಮೂದಿಸಿ
ಶೀರ್ಷಿಕೆಗಳ ಅಡಿಯಲ್ಲಿ ಅಂಶಗಳಕಾಂಪೊನೆಂಟ್ ಹೆಸರುಗಳನ್ನು ನಮೂದಿಸೋಣ
ಆ3 ಕೋಶವನ್ನು ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಕೋಸ್ಟ್ ಎಂದು ನಮೂದಿಸಿ
Enter ಕೀಲಿಯನ್ನು ಒತ್ತಿರಿ
ಕೋಸ್ಟ್ ನ ಅಡಿಯಲ್ಲಿ ಸ್ಪೆಂಟ್ ಎನ್ನುವ ಅಂಶವನ್ನು ಆ4 ಸೆಲ್ ನಲ್ಲಿ ನಮೂದಿಸಿ
ಈಗ ಖಾಲಿಯಿರುವ ಬ್3 ಸೆಲ್ ಅನ್ನು ಕ್ಲಿಕ್ ಮಾಡಿ
ಬ್3 ಮತ್ತು ಬ್4 ಸೆಲ್ ಗಳು ಕೋಸ್ಟ್ ಮತ್ತು ಸ್ಪೆಂಟ್ ಶೀರ್ಷಿಕೆಯ ಅಡಿಯಲ್ಲಿ ಶೀಟ್ 1 ನಲ್ಲಿ ಲೆಕ್ಕಾಚಾರ ಮಾಡಿದ ರೀತಿಯಲ್ಲಿ ಸಂಪೂರ್ಣ ಮೊತ್ತವನ್ನು ಪ್ರದರ್ಶಿಸುತ್ತವೆ
ಇದು ರೆಫ್ರೆನ್ಸಿಂಗ್ ನಿಂದ ಸಾಧ್ಯ
ಬ್3 ಸೆಲ್ ನಲ್ಲಿ ರೆಫ್ರೆನ್ಸ್ ಅನ್ನು ಮಾಡಲು ಇನ್ ಪುಟ್ ಲೈನ್ ನ ಬದಿಯಲ್ಲಿರುವ ಸಮ ಚಿನ್ಹೆಯನ್ನು ಕ್ಲಿಕ್ ಮಾಡಿ
ಈಗ ಶೀಟ್ ಟ್ಯಾಬ್ ನಲ್ಲಿ ಶೀಟ್ 1 ಅನ್ನು ಕ್ಲಿಕ್ ಮಾಡಿ
ಈ ಶೀಟ್ ನಲ್ಲಿ ನಾವು ಕೋಸ್ಟ್ಸ್ ಶೀರ್ಷಿಕೆಯ ಅಡಿಯಲ್ಲಿ ಒಟ್ಟು ಮೊತ್ತವನ್ನು ಹೊಂದಿರುವ ಸಿಎ9 ಸೆಲ್ ಅನ್ನು ಕ್ಲಿಕ್ ಮಾಡೋಣ
ಇನ್ ಪುಟ್ ಲೈನ್ ನಲ್ಲಿ ಶೀಟ್ 1 ಡಾಟ್ ಸಿಎ9 ಎನ್ನುವುದು ಪ್ರದರ್ಶಿತವಾಗಿರುವುದನ್ನು ಗಮನಿಸಿ
ಇನ್ ಪುಟ್ ಲೈನ್ ಪಕ್ಕದಲ್ಲಿನ ಅನ್ವೇಷಕಚೆಕ್ ಚಿನ್ಹೆಯನ್ನು ಕ್ಲಿಕ್ ಮಾಡಿ
ಶೀಟ್ 1 ಟ್ಯಾಬ್ ನಲ್ಲಿರುವ ಕೋಸ್ಟ್ಸ್ ಶೀರ್ಷಿಕೆಯ ಅಡಿಯಲ್ಲಿನ ದತ್ತಾಂಶಗಳಡೇಟಾ ಒಟ್ಟು ಮೊತ್ತ ಶೀಟ್ 2 ಟ್ಯಾಬ್ ನ ಬ್3 ಸೆಲ್ ನಲ್ಲಿ ತಾನಾಗಿಯೇ ನಮೂದಿತವಾಗಿರುವುದನ್ನು ಗಮನಿಸಿ
ಹೀಗೆಯೇ ಇತರ ದತ್ತಾಂಶಗಳ ಒಟ್ಟು ಮೊತ್ತವನ್ನು ರೆಫ್ರೆನ್ಸಿಂಗ್ ಮೂಲಕ ನಮೂದಿಸಬಹುದು
ಹೆಚ್ಚಿನ ದತ್ತಾಂಶಗಳನ್ನು ಹೊಂದಿರುವ ಅನೇಕ ಶೀಟ್ ಗಳ ದತ್ತಾಂಶಗಳನ್ನು ಸಂಕ್ಷಿಪ್ತಗೊಳಿಸಲು ರೆಫ್ರೆನ್ಸಿಂಗ್ ಅನ್ನು ಬಳಸಬಹುದು
ಈಗ ಕ್ಯಾಲ್ಕ್ ಶೀಟ್ ನಲ್ಲಿ ಹೈಪರ್ ಲಿಂಕ್ ಗಳನ್ನು ರಚಿಸಲು ಕಲಿಯೋಣ
ನೀವು ಹೈಪರ್ ಲಿಂಕ್ ಗಳನ್ನು ಸ್ಪ್ರೆಡ್ ಶೀಟ್ ಒಳಗಿನ ವಿವಿಧ ಪ್ರದೇಶಗಳಿಗೆ ವಿವಿಧ ಫೈಲ್ ಗಳಿಗೆ ಇನ್ನಿತರ ವೆಬ್ ಸೈಟ್ ಗಳಿಗೂ ಹೋಗಲು ಬಳಸಬಹುದು
personal finance trackerಒಡಿಎಸ್ ನಲ್ಲಿ ಪರ್ಸನಲ್ ಫೈನಾನ್ಸ್ ಟ್ರ್ಯಾಕರ್ ಶೀಟ್ 1 ನಲ್ಲಿಯೂ ಉಳಿದ ಅಂಶಗಳು ಶೀಟ್ 2 ನಲ್ಲಿಯೂ ಲಭ್ಯ
ಈಗ ಶೀಟ್ 1 ರಿಂದ ಶೀಟ್ 2 ಗೆ ಇವುಗಳನ್ನು ಸ್ಥಳಾಂತರಿಸೋಣ
ಮೊದಲಿಗೆ ಶೀಟ್ 1 ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ
ಇಲ್ಲಿ ಬ್14 ಸೆಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಶೀಟ್ 2 ಎಂದು ನಮೂದಿಸಿ
ಇನ್ ಪುಟ್ ಲೈನ್ ನಲ್ಲಿ ಶೀಟ್ 2 ಎಂದು ಪ್ರದರ್ಶಿತವಾಗಿರುವುದನ್ನು ಗಮನಿಸಿ
ಇನ್ ಪುಟ್ ಲೈನ್ ನಲ್ಲಿನ ಶೀಟ್ 2 ಎಂಬುವುದನ್ನು ಸೆಲೆಕ್ಟ್ ಮಾಡಿ
ಆ ಪಠ್ಯವನ್ನು ಆರಿಸಿದ ನಂತರ ಟೂಲ್ ಬಾರ್ ನಲ್ಲಿನ ಹೈಪರ್ಲಿಂಕ್ ಐಕಾನ್ ಅನ್ನು ಕ್ಲಿಕ್ ಮಾಡಿ
ಹೈಪರ್ಲಿಂಕ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಎಡ ಬದಿಯಲ್ಲಿನ ಡಾಕ್ಯುಮೆಂಟ್ ವಿಕಲ್ಪವನ್ನು ಅನ್ನು ಕ್ಲಿಕ್ ಮಾಡಿ
ಡಯಲಾಗ್ ಬಾಕ್ಸ್ ನಲ್ಲಿನ ಟಾರ್ಗೆಟ್ ಇನ್ ಡಾಕ್ಯುಮೆಂಟ್ ಐಕಾನ್ ಅನ್ನು ಕ್ಲಿಕ್ ಮಾಡಿ
ಟಾರ್ಗೆಟ್ ಇನ್ ಡಾಕ್ಯುಮೆಂಟ್ ಡಯಲಾಗ್ ಬಾಕ್ಸ್ ಕಾಣುತ್ತದೆ
ಈಗ ಶೀಟ್ ವಿಕಲ್ಪದ ಬದಿಯಲ್ಲಿನ ಕೂಡಿಸುವ ಚಿನ್ಹೆಯನ್ನು ಅನ್ನು ಕ್ಲಿಕ್ ಮಾಡಿ
ಪ್ರದರ್ಶಿತವಾಗುವ ಡಯಲಾಗ್ ಬಾಕ್ಸ್ ನಲ್ಲಿನ ಶೀಟ್ 2 ಎಂಬ ವಿಕಲ್ಪವನ್ನು ಕ್ಲಿಕ್ ಮಾಡಿ
ಅಪ್ಲೈ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಕ್ಲೋಸ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಈಗ ಹೈಪರ್ಲಿಂಕ್ ಡಯಲಾಗ್ ಬಾಕ್ಸ್ ನಲ್ಲಿ ಅಪ್ಲೈ ಮತ್ತು ಕ್ಲೋಸ್ ಅನ್ನು ಕ್ಲಿಕ್ ಮಾಡಿ
ಒಂದು ಸೆಲ್ ನಲ್ಲಿ ಶೀಟ್ 2 ಎಂದು ಹೈಲೈಟ್ ಆಗಿರುವ ಶೀಟ್ 1 ಟ್ಯಾಬ್ ಕಾಣಿಸುತ್ತದೆ
ಈಗ ಶೀಟ್ 2 ಎಂಬ ಪಠ್ಯದ ಮೇಲೆ ಕ್ಲಿಕ್ ಮಾಡಿ ಇದು ನಮ್ಮನ್ನು ಕೋಸ್ಟ್ಸ್ ಗೆ ಬ್ಯಾಲನ್ಸ್ ಅನ್ನು ನಮೂದಿಸಿದ ಶೀಟ್ ಗೆ ಒಯ್ಯುತ್ತದೆ
ನಾವೀಗ ಹೈಪರ್ ಲಿಂಕ್ ಅನ್ನು ರಚಿಸಿದ್ದೇವೆ
ಹೈಪರ್ ಲಿಂಕ್ ಅನ್ನು ತೆಗಿಯಲು ಹೈಪರ್ ಲಿಂಕ್ ಆಗಿರುವ ಶೀಟ್ 2 ಪಠ್ಯವನ್ನು ಸೆಲೆಕ್ಟ್ ಮಾಡಿ
ರೈಟ್ ಕ್ಲಿಕ್ ಮಾಡಿ ಮತ್ತು ಕಾಂಟೆಕ್ಸ್ಟ್ ಮೆನುವಿನಿಂದ ಡಿಫಾಲ್ಟ್ ಫಾರ್ಮ್ಯಾಟಿಂಗ್ ವಿಕಲ್ಪವನ್ನು ಕ್ಲಿಕ್ ಮಾಡಿ
ಈಗ ಆ ಪಠ್ಯ ಹೈಪರ್ ಲಿಂಕ್ ಆಗಿರುವುದಿಲ್ಲ
ಈಗದು ಡಾಕಿಮೆಂಟ್ ನಲ್ಲಿರುವ ಒಂದು ಸಾಮಾನ್ಯ ಲಿಖಿತವಷ್ಟೇ
ನಾವು ಮಾಡಿರುವ ಬದಲಾವಣೆಗಳನ್ನು ಉಂಡೋ ಮಾಡೋಣ
ಇಲ್ಲಿಗೆ ಲಿಬ್ರೆ ಆಫಿಸ್ ಕ್ಯಾಲ್ಕ್ ನ ಮೇಲಿನ ಈ ಟ್ಯುಟೋರಿಯಲ್ ಮುಕ್ತಾಯವಾಗುತ್ತದೆ
ಇಲ್ಲಿ ನಾವು ಕ್ಯಾಲ್ಕ್ ನಲ್ಲಿ ಬೇರೆ ಶೀಟ್ ಗಳಿಗೆ ರೆಫ್ರೆನ್ಸ್ ಮಾಡುವುದನ್ನು
ಕ್ಯಾಲ್ಕ್ ನಲ್ಲಿ ಹೈಪರ್ ಲಿಂಕ್ ಅನ್ನು ಬಳಸುವುದನ್ನು ಕಲಿತಿದ್ದೇವೆ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
ಈ ಟ್ಯುಟೋರಿಯಲ್ ನ ಅನುವಾದಕ ಪ್ರಜ್ವಲ್ ಮತ್ತು ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ ಧನ್ಯವಾದಗಳು